ನೋಡ್ತಾ ಇರಬಹುದು ಇದೊಂದು ಗೋಡನ್ ದೊಡ್ಡ ಫೀಲ್ಡಲ್ಲಿ ಎಷ್ಟು ಚೆನ್ನಾಗಿ ಮೇನ್ಟೇನ್ ಅನ್ನ --

ಇಲ್ಲಿ ನೋಡ್ತಾ ಇರಬಹುದು ಬೆಂಡೆಕಾಯಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಮನೆಯಲ್ಲಿ ತಿನ್ನಕ್ಕೆ ತರಕಾರಿನ ಬಳಸ್ತಾರೆ.

ಇಲ್ಲಿ ನೋಡುತ್ತಿರಬಹುದು ಟ್ರೇ ಗಳು ಕಾಣ್ತೀವಿ ಆ ಟ್ರೇ ಗಳಲ್ಲಿ ಬೇಕಾಗಿರುವಂತಹ ಸಣ್ಣ-ಪುಟ್ಟ ಸಸಿಗಳನ್ನು ನೇಡುತ್ತಾರೆ. ಇತರ ನರ್ಸಿಂಗ್ ಅನ್ನು ಮಾಡಿ ಇದರಲ್ಲಿ--

ಒಂದು ಜಿಂಕೆಗಳನ್ನು ನೋಡುತ್ತಿರಬಹುದು ಹಳೆ ಕಾಲದ್ದು ಎಷ್ಟು ವಯಸ್ಸಾಗಿರೋದು ಅದರ ಕೊಂಬುಗಳನ್ನು ನೋಡಬಹುದು ಒಂದ್ರಿಂದ ಒಂದು ಕೊಂಬುಗಳು ಬೆಳೆದಿವೆ.

ನೋಡಿರಬಹುದು ಈ ತಾರಾ ಬೆಳೆದಿರೋ ಎಲೆಗಳನ್ನ ತಗೊಂಡು ಹೋಗಿ ಹೊಲದಲ್ಲಿ ಉ ಉ ಒಂದ್ತಾರ ಈಥರ ಇದ್ರಿಂದ ಉ ಉ ಬೆಳದು ಜಾಸ್ತಿ ಆಗ್ತಾವೇ. ಅವನ ಮಾರ್ಕೆಟ್ ಇಗೆ ತಂದು ಒಂದು ಸೇಲ್ ಅನ್ನ ಮಾಡ್ತ ಪ್ರಾಫಿಟ್ ಅನ್ನ ಪಡೀತಾರೆ.

ತುಮಬಾ ಹೆಲ್ಪ್ ಆಗುತೆ ಬೇರಯವರಿಗೆ ಹೆಲ್ಪ್ ಆಗುತೆ ಯಾಕೆಂದರೆ ಇವರು ಗದ್ದೆಯಲ್ಲಿ ಬಂದು ಬಟ್ಟೆಯನ್ನು ಬೆಳೆಯುವುದರಿಂದ ರೈತರು ಅನ್ನ ವನ್ನು ಬೆಳೆಯೋದರಿಂದ ಸೊಸೈಟಿಗೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಜನಕ್ಕೆ ತಿಣೋಕ್ಕೆ ಆಹಾರ ಸಿಗುತ್ತೆ.

ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಜೀಸಸ್ ಅನ್ನು ಕಾಲಿಗೆ ಮಳೆಯನ್ನು ಹೊಡೆದು ನೇತಾಕಿದ್ದಾರೆ ಒಂದು ಚೇರು ಕಾಣುಸ್ತಿದೆ ಒಂದು ಕ್ರಿಶ್ಚಿ--

ನೋಡುತ್ತಿರಬಹುದು ಒಂದು ಪುಟ್ಟ ಮಕ್ಕಳು ಆಟಗಳನ್ನು ಆಡ್ತಾ ಇದ್ದಾರೆ ಎಷ್ಟು ಒಂದು ಜಿಗಿತ ಆಟಗಳನ್ನು ಆಡ್ತಿರೋದು ಒಂದು ಸರ್ಕಲ್ ನಲ್ಲಿ ಒಂದು ಪುಟ್ಟಿಯನ್ನು ಇಟ್ಟಿದ್ದಾರೆ ಒಂದು ಪುಟ್ಟಿ ಒಂದೊಂದು ಸರ್ಕಲ್ ಅಲ್ಲಿ ಬುಟ್ಟಿಗಳನ್ನ ಇಟ್ಟಿಲ್ಲ.

ಮತ್ತೆ ಒಂದು ಗಾರೆ ಕೆಲಸದವರು ಗಾರೆಯನ್ನ ಮಾಡುತ್ತಿದ್ದಾರ. ಒಂದು ಬೇಸ್ಮೆಂಟ್ ನ್ನು ಕಟ್ಟುತ್ತಿದ್ದಾರೆ. ಒಂದು ಬೇಸ್ಮೆಂಟ್ ಗಟ್ಟಿಯಾಗ --

ನೋಡುತ್ತಿರಬಹುದು ಮೆಕಾನಿಕ್ ಅವರು ಇಬ್ರು ನಿಂತಿದ್ದಾರೆ ಬ್ಲೂ ಕಲರು ಡ್ರೆಸ್ ಹಾಕೊಂಡು ಒಂದು ಕಾರನ್ನು ಮೇಲೆ ಶಿಫ್ಟ್ ಮಾಡಿದ್ದಾರೆ ಈ ಕಾರು ಚಕ್ರವನ್ನು ಬಿಚ್ಚಿದ್ದಾರೆ ಮತ್ತೆ ಮೇಲ್ಗಡೆ ಕಾರ್ ಇಂಜಿನ್ ದು ಟಾಪನ್ನು ಓಪನ್ ಮಾಡಿದ್ದಾರೆ.

ಒಂದು ಕಂಬಿಗಳು ಸೆಟ್ ಮಾಡಿ ಕೂರುಸ್ತಾ ಇದ್ದಾರೆ ಕಂಬಿಗಳಿಗೆಲ್ಲಾನು ಅವು ಎಲ್ಲಿ ಎಲ್ಲಿಗೆ ಬೇಕು ಅಲ್ಲಿ ಸುತ್ತಾ ಗಿಡ ಮರಗಳೆಲ್ಲಾ ಕಾಣುಸ್ತಾ --

ನೋಡಬೊದು ಇಲ್ಲಿ ಒಂದು ಕಟ್ಟಡನ ಕಟ್ಟಿತಿದರೆ ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ಬಿಲ್ಡಿಂಗ್ಗಳನ್ನ ಕಟ್ಟಿದರೆ ಮತ್ತೆ ಖಾಲಿ ಕಟ್ಟಡನ ಕಟ್ಟ್ತಿದರೆ ಇಲ್ಲಿ ಇಟ್ಟಿಗೆಗಳೆಲ್ಲಾ ಕಾಣಿಸ್ತಿದೆ.